ಇದ್ದು ರೈಲು ನಿಲ್ದಾಣ ಪ್ರದೇಶವಾಗಿದೆ ಕೆಂಪು ಬಣ್ಣದ ರೈಲು ನೋಡಲು ಸುಂದರವಾಗಿದೆ.

ಈ ಕಟ್ಟಡದಲ್ಲಿ ಅನೇಕ ಮಳಿಗೆಗಳು ಸಹ ಇದಾವೆ. ಹಿಂದೆ ಗಿಡ ಮರಗಳು ಸಹ ಇದಾವೆ. ಮುಂದೆ ರಸ್ತೆ ಖಾಲಿಯಾಗಿದೆ ಯಾವುದೇ ವಾಹನವು ಓಡಾಡುತ್ತಿಲ್ಲ ಮತ್ತೆ ಮುಂದೆ ಒಂದು ಬೋರ್ಡ್ ಅನ್ನು ಸಹ ಹಾಕಿದ್ದಾರೆ.

ಇದು ಒಂದು ಪೆಟ್ರೋಲ್ ಬಂಕ್ ಆಗಿದೆ ಇಲ್ಲಿ ಪೆಟ್ರೋಲ್ ಬಂಕ್ ನ ಒಬ್ಬ ಪುರುಷ ಪೆಟ್ರೋಲ್ ಅನ್ನು ಹಾಕುತ್ತಿದ್ದಾನೆ ದ್ವಿಚಕ್ರ ವಾಹನಗಳಿಗೆ.

ಇಲ್ಲಿ ಅನೇಕ ವಾಹನಗಳು ಬರುತವೆ ಇಲ್ಲಿ ಪೆಟ್ರೋಲ್ ಒಬ್ಬನು ಮೋಟಾರ್ ಬೈಕ್ ನ ಮೇಲೆ ಸವಾರಿ ಮಾಡಿದ್ದಾನೆ ಪರ್ಟ್ರೋಲ್ ನ ಹಾಕುತಿದರೆ.

ಇದು ಎರಡು ಹಡಗುಗಳು ದಡದ ಮೇಲೆ ಬಂದು ನಿಂತಿವೆ ಹಡಗನ್ನು ಹಗ್ಗದಲ್ಲಿ ಹಾಕಿ ಕಟ್ಟಿ ಹಾಕಿದ್ದಾರೆ ಒಂದು ಲೈಟ್ ಕಂಬಗಳು ಇದವೇ ಆಕಡೆ ಬೆಟ್ಟ ಇದೆ ನೀರು ಸಹ ಇದೆ.

ಇದು ಒಂದು ಪ್ಯಾಲೇಸ್ಟಿಯಾಸ್ ಹೈ ಸ್ಕೂಲ್ ಆಗಿದೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಓದಲು ಬರುತ್ತಾರೆ ಮತ್ತು ವಿದ್ಯೆ ಅನ್ನು ಕಲಿತುಕೊಂಡು ಹೋಗುತ್ತಾರೆ.

ಇದು ಒಂದು ರೈಲು ನಿಲ್ದಾಣದ ಪ್ರದೇಶ ವಾಗಿದೆ ಪ್ರಯಾಣಿಕರು ನಿಂತಿದೆರೇ ಒಬ್ಬ ಹುಡುಗ ನಿಂತಿದಾನೆ ಇಲ್ಲಿ ಮೇಲೆ ಚಾವಣಿ ಇದೆ.

ಇಲ್ಲಿ ರಾತ್ರಿಯ ಸಮಯವಾಗಿದೆ ಒಂದು ಲೈಟ್ ಉರಿಯುತಿದೆ ಮತ್ತು ಎರಡು ರೈಲಿ ನ ಪಟ್ಟೆಗಳು ಕಾಣಿಸುತವೆ ಇಲ್ಲಿ ಹಿಂದೆ ಕೆಲವು ಜನಗಳು ನಡೆದಾಡುತ್ತಿದಾರೆ.

ಇಲ್ಲಿ ಜನ ಜಂಗುಲಿ ಜಾಸ್ತಿ ಇದೆ ಅತ್ತಿ ಹೆಚ್ಚು ಜನರು ಇದ್ದಾರೆ ಮತ್ತೆ ಗಿಡ ಮರಗಳು ಇದ್ದವೇ ಮತ್ತೆ ಹಿಂದೆ ದೊಡ್ಡ ಬೆಟ್ಟ ಇದೆ ನೀರಿನ ಪ್ರದೇಶ ಇದೆ ನೀಲಿ ಬಣ್ಣದೆ ಕಾರುಗಳಿವೆ .